ಇಲ್ಲಿ ಒಬ್ಬ ವ್ಯಕ್ತಿ ಟೇಬಲ್ನ ಮೇಲೆ ಏನೋ ಮಾಡುತ್ತಿದ್ದಾನೆ ಹಾಗು ಒಂದು ಗ್ಲೂ ಬಾಟಲ್ ಇದೆ.

ಇಲ್ಲಿ ಒಂದು ಬಾತರೂಮ್ ಹಾಗು ಡಸ್ಟಬಿನ್ ಟಿಶ್ಯು ಪೇಪರ್ ಸಹ ನಾವು ನೋಡಬಹುದು.

ಅವನ ಮುಂದೆ ಒಂದು ಸುತ್ತಿಗೆ ಕಸಬರಿಕೆ ಹಾಗು ಒಂದು ಗುಲಾಬಿ ರೀತಿಯಲ್ಲಿ ಕಾಣಿಸುತ್ತಿದೆ.

ಇದರ ಮುಂಭಾಗದಲ್ಲಿ ಸಾಕಷ್ಟು ದ್ವಿಚಕ್ರ ವಾಹನಗಳು ಮತ್ತು ಗಿಡ ಮರಗಳಿವೆ.

ಇಲ್ಲಿ ಬಾಳೆ ಎಲೆಯನ್ನು ಸಹ ನಾವು ಗಮನಿಸಬಹುದು ಮತ್ತು ಎರಡು ಗ್ಲಾಸ್ ಗಳಿವೆ.

ಗ್ರಾನೇಟ್ ನ ಟೇಬಲ್ ಮೇಲೆ ಬಿಳಿ ಬಣ್ಣದ ಪ್ಲೇಟ್ ಅನ್ನು ಸಹ ಇಟ್ಟಿದ್ದಾರೆ.

ಸುತ್ತಲು ಆರೆಂಜ್ ಮತ್ತು ನೀಲಿ ಬಣ್ಣದ ಕುರ್ಚಿಗಳನ್ನು ಸಹ ನಾವು ಗಮನಿಸಬಹುದು.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕಟ್ಟಡವನ್ನು ನೋಡಬಹುದು.

ಪಾರ್ಕ ನ ಹಿಂಭಾಗದಲ್ಲಿ ಸಾಕಷ್ಟು ಕಟ್ಟಡಗಳನ್ನು ಕಾಣುತ್ತೆವೆ ಮತ್ತು ಬಲಭಾಗದಲ್ಲಿ ಲೈಟ್ ಕಂಬಗಳನ್ನು ಸಹ ಗಮನಿಸಬಹುದು.

ಸುತ್ತಲು ಸಾಕಷ್ಟು ಲೈಟುಗಳನ್ನು ಸಹ ಅಳವಡಿಸಿದ್ದಾರೆ.

ಆಕಾಶದಲ್ಲಿ ಚಂದ್ರ ಇರುವುದನ್ನು ಸಹ ನಾವು ನೋಡಬಹುದು.

ಈ ಚಿತ್ರದಲ್ಲಿ ಮೀನುಗಳನ್ನು ಮಾರುವ ಒಂದು ಅಂಗಡಿಯನ್ನು ನಾವು ನೋಡಬಹುದು.

ಹಿಂಬದಿಯಲ್ಲಿ ದೊಡ್ಡದಾದ ಕಟ್ಟಡಗಳು ಸುತ್ತಮುತ್ತಲು ಸಾಕಷ್ಟು ಗಿಡ ಮರಗಳನ್ನು ನೋಡುತ್ತೇವೆ.

ಸುತ್ತಮುತ್ತಲು ಗಿಡ ಮರಗಳಿವೆ ಹಾಗು ನೆಲದಲ್ಲಿ ಒಂದು ಟೈರ್ ಹಾಗು ಮ್ಯಾಟು ಕೂಡ ಬಿದ್ದಿದೆ.

ಈ ಚಿತ್ರದಲ್ಲಿ ಒಂದು ಅಂಚೆ ಕಚೇರಿಯನ್ನು ನಾವು ನೋಡಬಹುದು.

ಈ ಕಟ್ಟಡದ ಮುಂಭಾಗದಲ್ಲಿ ಸಾಕಷ್ಟು ದ್ವಿಚಕ್ರ ವಾಹನಗಳನ್ನು ಸಾಲಾಗಿ ನಿಲ್ಲಿಸಿದ್ದಾರೆ.